ಒಟ್ಟಾರೆಯಾಗಿ ಇದು ನೋಡಲು ತುಂಬ ಸುಂದರವಾಗಿದೆ.

ಇಲ್ಲಿ ಹಲವಾರು ವಿವಿಧ ರೀತಿಯ ಬಾಂಬ್ ಗಳು ಮತ್ತು ಪಟಾಕಿಗಳು ಸಿಗುತ್ತವೆ ಎಂದು ನಾವು ಹೇಳಬಹುದು.

ಹಾಗೂ ಇವು ಸಾಲಿನಂತೆ ಜೋಡ್ಸಿದ್ದಾರೆ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೂ ಇಲ್ಲಿ ಒಂದು ಕೇಸರಿ ಬಣ್ಣದ ಟೇಬಲ್ ಅನ್ನ ನಾವು ಕಾಣುತ್ತೇವೆ.

ಹಾಗಾದರೆ ಮುಂಭಾಗದಲ್ಲಿ ಗಿಡದ ಪಾಟ್ ಗಳನ್ನು ನಾವು ಕಾಣುತ್ತೇವೆ.

ಇಲ್ಲಿ ಮಕ್ಕಳು ಡ್ರಾಯಿಂಗ್ ಶೀಟ್ ಅನ್ನು ಹಿಡಿದುಕೊಂದು ಚಿತ್ರಗಳನ್ನು ಮಾಡುತ್ತಿರುವುದನ್ನು ನಮಗೆ ತಿಳಿದು ಬರುತ್ತದೆ.

ಇದು ಹಚ್ಚಹಸಿರಿನ ಹುಲ್ಲುಗಾವಲಿನಲ್ಲಿ ಕಂಡು ಬಂದಿದೆ.

ಹಾಗೂ ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡುತ್ತಿರುವುದನ್ನು ನಾವು ವೀಕ್ಷಿಸುತ್ತೇವೆ.

ಇಲ್ಲಿ ಒಂದು ದೊಡ್ಡದಾದ ಗುಡ್ಡಗಾಡು ಪ್ರದೇಶವನ್ನು ನಾವು ಕಾಣಬಹುದು.

ಹಾಗು ಅದರ ಕೆಳಗಡೆ ಒಂದು ನದಿಯು ಹರಿಯುತ್ತಿರುವುದನ್ನು ನಾವು ಕಾಣುತ್ತೇವೆ.

ಹಾಗು ಇಲ್ಲಿ ಹೂವಿನ ಹಾರವನ್ನು ನಾವು ಕಾಣುತ್ತೇವೆ.

ಕೆಳಗೆ ಹಸಿರು ಬಣ್ಣದ ಮ್ಯಾಟ್ ಅನ್ನು ಕಾಣುತ್ತೇವೆ ಒಟ್ಟಾರೆಯಾಗಿ ಇದ ನೋಡಲು ತುಂಬಾ ಸುಂದರವಾಗಿದೆ.

ಇದು ಒಂದು ಬಸ್ ಸ್ಟಾಂಡಿನ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ ಈ ಒಂದು ನೀಲಿ ಬಸ್ ನಿಂತಿರುವುದು ನಮಗೆ ಕಂಡುಬರುತ್ತದೆ.

ಹಾಗೂ ಈ ಪೖಂಟ್ ಅಂಗಡಿಗಳಲ್ಲಿ ಡಬ್ಬಿಗಳನ್ನು ಸಾಲಿನಂತೆ ಜೋಡಿಸಿದ್ದಾರೆ.

ಇದು ಒಂದು ರಿಲಯನ್ಸ್ ಅಂಗಡಿಯ ಮುಂಭಾಗದ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಕೊಚ್ಚಿಂಗ್ ಕ್ಲಾಸಸ್ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಹಲವಾರು ವಿವಿಧ ರೀತಿಯ ಪೊಲೀಸರನ್ನು ಸಾಲಿನಂತೆ ಕುಳಿತು ಕೊಂಡಿರುವುದನ್ನು ನಾವು ಕಾಣಬಹುದು.

ಇದು ಒಂದು ಮನೆಯ ಹಾಲ್ನ ದೃಶ್ಯ ಎಂದು ತಿಳಿದು ಬರುತ್ತದೆ ಇಲ್ಲಿ ಒಂದು ದೊಡ್ಡದಾದ ಮನೆಯ ಹಾಲನ್ನು ನಾವು ಕಾಣಬಹುದು.

ಹಾಗು ಒಬ್ಬ ಮಹಿಳೆ ದೇವಸ್ಥಾನದಲ್ಲಿ ಕೈ ಮುಗಿಯುತ್ತಿರುವುದನ್ನು ನಾವು ಕಾಣುತ್ತೇವೆ.

ಇದು ಬಸ್ಸಿನ ನೀಲಿ ಬಣ್ಣದ ಸೀಟ್ ಕವರ್ ಇರುವುದನ್ನು ನಮಗೆ ಕಂಡು ಬರುತ್ತದೆ.